ಅಹ್ ಐರನ್ನು-ಐರನ್ ಮಾಡ್ತಾಯ್ದರೆ ಆಗ್ಲೂ ಮತ್ತೆ ಕಲಾ ಎ ಗೋಲ್ಡ್ ಕಲ್ಲರ್ ಗೆ ಬ್ಲಾಕ್ ಮತ್ತೆ ಗೋಲ್ಡ್ ಕಲ್ಲರ್ ದು ಬಲ್ಲೋನ್ ಇದೆ.

ಒಳಗಡೆ ವಾಲಿ ಬಾಲ್ ಇದೆ ಥ್ರೋ ಬಾಲ್ ಇದೆ ಆಗೇನೇ ಇನ್ನೊಂದ್ ತರದ್ ಬಾಲ್ ಇದೆ ಬರುತ್ತೆ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಜೋಡ್ಸಿದಾರೆ.

ಹಾಗೇನೆ ಎಲ್ಲಾ ಫುಲ್ಲು ವೈಟ್ ಪಾರಿವಾಳಗಳು.

ಸೈಕಲ್ ಶಾಪ್ ಇದೆ ಸೈಕಲ್ ಶಾಪ್ ಅಲ್ಲಿ ಚಿಕ್ಕ ಚಿಕ್ಕ ಸೈಕಲ್ ಮತ್ತೆ ದೊಡ್ಡ ದೊಡ್ಡ ಸೈಕಲ್ ಎಲ್ಲಾ ಇದ್ದವೆ ಹಾಗೇನೇ ಮೂರು ಗಾಲಿ ಸೈಕಲ್ ಇದೆ ಮಕ್ಕಳು ಹೊಡಿಯೊತರಹದು ಹಾಗೇನೇ ವಾಕರ್ಗಳು ಜೋಡಿಸಿದ್ದಾರೆ.